ಇದು ಒಂದು ಹೋಲ್ಸೇಲ್ ಅಂಗಡಿ ಎಲ್ಲ ರೇಟು ಅಹ್ ಹೋಲ್ಸೇಲ್ ಪ್ಯಾಕೆಟ್ ಮೇಲೆ ಹಾಕೋವಾರೆ ಮುನ್ನೂರ್ ತೊಂಬತ್ತಯ್ದು ಮುನ್ನೂರ್ ಐವತೈದು __

ಇದೊಂದು ಕೆರೆ ಕೆರೆ ನೋಡಿ ಬಾಯಿ ಬಾವಿ ಕೆರೆನಲ್ಲಿ ನೀರು ಆ ಆ ಇದ್ ಆಗುತ್ತದೆ.

ಮಿರ್ರೊಗು ನೋಡಿ ಎಷ್ಟು ಚೆನ್ನಾಗ್ ಅಯ್ತಿ ಅಲ್ಲಿ ಎರಡು ಚೇರ್ ರೆಡ್ ಕಲರ್ ಚೆರ್ ಇಕ್ಕವ್ರೆ ಅಲ್ಲಿ ದಿಂಬು ಅಯ್ತ್ನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಐತೆ ರೂಮ್ ಅಲ್ಲಿ ಚೆನ್ನಾಗಿ ಐತೆ --

ಹಮ್ಮ್ ಲೋಡ್ ಓಡಾಟರ್ ಅದ್ರ್ ಪಕ್ಕ ಗಿಡ ಏವೈತೇ ಅದ್ರ್ ಮುಂದ್ಗಡೆ ಪಾರ್ಕ್ ಇದೆ ನೋಡಕ್ ಎಷ್ಟು ಚೆನ್ನಾಗಿದೆ.

ಇದು ನೋಡಿ ಎಷ್ಟು ಚೆನ್ನಗಿ ಆಹ್ಹ್ ಮಣಿ ಬಿಲ್ಡಿಂಗ್ ಪಾರ್ಕ್ ಆರ್ಚ್ ತರ ಐತಿ .

ಏ ನಮ್ ಹಸ್ಬೆಂಡ್ ಗೆ ಶೇರ್ವಾನಿ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನಮ ಮನೆಯವ್ರು ನಮ ಹಸ್ಬೆಂಡ್ ಶೇರ್ವಾನಿ ಹಾಕೊಂಡಿ ಹೋಗುತ್ತಾರೆ.

ಈ ಬಂಡೇಳಲ್ಲಿ ಗೋಡೆ ಕುಟ್ಟಿ ಮನೆ ಕಟ್ಟೊರೆ ಅಲ್ ಮುಂದೆ ಗಿಡ ಅವೇ ನೋಡಾಕೆಷ್ಟು --

ಅಲ್ಲಿ ನೋಡಿ ಕಾಣಿ ಕೊಟ್ಟೋವ್ರೆ ಅಲ್ಲಿ ನೋಡಿ ದೊಡ್ಡ್ ದೊಡ್ಡ್ ಗಿಡ ಪಾರ್ಕ್ ಮಾಡವ್ರೆ. ಮುಂದ್ಗಡೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡವ್ರೆ.